ಇದೊಂದು ಜಿಮ್ ಈ ಜಿಮ್ಮಿನಲ್ಲಿ ವ್ಯಾಯಾಮ ಮಾಡುತ್ತಾರೆ ಇಲ್ಲಿ ಟೆರೇಸ್ ಮೇಲೆ ಶೆಡ್ ಅನ್ನು ಹಾಕಿ ಈ ಜಿಮ್ --

ನಾನು ನೋಡ್ಬವುದು ಮತ್ತು ಹಲವಾರು ಜನ ಟ್ಯಾಕ್ಸಿ ಯು ಸಹಯ ಬಂದಿದಾರೆ.

ಇದು ದೊಡ್ಡದಾದ ಹಸಿರ ಬೆಟ್ಟಗುಡ್ಡ ಈ ಬೆಟ್ಟಗುಡ್ಡ ಸಮೀಪದಲ್ಲಿ ಚಿಕ್ಕ ಚಿಕ್ಕ ಮನೆ ಇರುವುದರಿಂದ ನಾವು ಒಂದು ಊರು ಇರಬಹುದು ಎಂದು ಅನುಭವಿಸಬಹುದು.

ಇದು ಒಂದು ಮದುವೆಯ ಸಮಾರಂಭದಲ್ಲಿ ಹಲವಾರು ಭಟ್ರು ಊಟವನ್ನು ತಯಾರು ಮಾಡ್ತಾ ಇರೋದನ್ನ ನಾವಿಲ್ಲಿ ಕಾಣುತ್ತೇವೆ.

ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಆಫೀಸ್ ಈ ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಆಫೀಸ್ಅಲ್ಲಿ . ಹಲವಾರು ಚೇರ್ಸ್ ಗಳು ಇದೆ ಒಂದು ಟೇಬಲ್ ಇದೆ.

ಒಬ್ಬ ಹುಡುಗನು ಒಂದು ದೇವಸ್ಥಾನದ ಮುಂದೆ ಗೇಟಿನ ಮುಂದೆ ನಿಂತುಕೊಂಡು ಸೆಲ್ಫಿ ಅನ್ನು ತೆಗೆದುಕೊಳ್ಳುತ್ತಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು.